ಇದ ನೋಡ್ರಿ ಇದ ಪಾರ್ಕಿಂಗ್ ನ್ಯಾಗ್ ಹೊಡ್ದಿದ್ದ ರೀ ಇದ. ನೋಡ್ರಿ ಹೂವಾ ಎಷ್ಟ ನೀಟಾಗಿ ಕಾನಾತೈತ್ ನೋಡ್ರಿ ಪಿಂಕ್ --

ಕುಂದ್ರಾಕ ಕುರ್ಚಿ ಆದವು ರೀ ಅಂದ್ರ ಇಲ್ಲಿ ನೋಡಕು ಸ್ಕ್ರೀನ್ ದೊಡ್ಡದ್ ಐತಿ ರೀ ವೈಟ್ --

ಇದನ್ ನೋಡ್ರಿ ನದಿ ಎಷ್ಟು ಕರೆಕ್ಟ್ ಹರಿಲಿಕ್ ಹದ ಹರ್ಯಾಕತೇತಿ ರೀ ಮತ್ ಇಲ್ಲಿ ನೋಡ್ರಿ

ಮ್ಯಾಗ ಹುಡ್ಕೊಂಡು ಹೋಗಗ್ ಅಂತ್ರು ಸ್ವಲ್ಪ ಕೆಬ್ಬಣಗಳು ಆದವು ರೀ ಇದು.

ಮತ್ತು ಚಿಕನ್ ಮೀನ್ ಸಿಗ್ತಾವೆ ರೀ. ಟೊಮ್ಯಾಟೋ ಸಾಸ್ ನು ಐತಿ ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿ ನಿಂಬೆಹಣ್ಣು--

ಜನಗಳು ನೋಡ್ರಿ ನಮಸ್ಕಾರ ಮಾಡಕ್ಕ ಬಂದಾರಿ ಇಲ್ಲೊಬ್ಬ ಯೇನ ಉತ್ತತ್ತಿ ಹಾರ್ಸಾತಾನ್ ನೋಡ್ರಿ ಇಲ್ ಮ್ಯಾಗ್ ನಿಂತ್ ನೋಡ್ರಿ ದೇವರ ಫೋಟೋ ಐತಿ ನೋಡ್ರಿ ಇಲ್ಲಿ ಮ್ಯಾಗ.